ಮತ್ತು ಇಲ್ಲಿ ಭೂಮಿಯ ಮೇಲೆ ಒಂದು ಹೆಲ್ಮೆಟ್ ಅನ್ನು ಇಡಲಾಗಿದೆ.

ಮತ್ತೆ ಇಲ್ಲಿ ಹಲವಾರು ವ್ಯಕ್ತಿಗಳು ಮುಂದುಗಡೆ ಬಂದು ನಿಂತು ಕೊಂಡಿದ್ದಾರೆ ಮತ್ತು ಗಿಡ ಮರಗಳನ್ನು ಕಂಡುಬರುತ್ತಾ ಇದೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ಮೂರು ಕೆಂಪು ಬಣ್ಣದ ಕುರ್ಚಿಗಳು ಇಲ್ಲಿ ಇವೆ.

ಗೋಡೆ ಮೇಲೆ ಬಿಳಿ ಮತ್ತು ಕೆಂಪು ಬಣ್ಣ ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಎಲೆಕ್ಟ್ರಾನಿಕಲ್ ಅಂಗಡಿ ಅನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಚೇರಿ ಅನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಗಿಡ ಮರದ ಪಂಟೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಕಪಟದಲ್ಲಿ ಕೆಲವು ವಸ್ತುಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಕೆಲವು ವಸ್ತುಗಳನ್ನು ತಂಗಾಯಿಸೀಡಲಾಗಿದೆ ಮತ್ತೆ ಇಲ್ಲಿ ಒಂದು ಕಟ್ಟಡೆಯಲ್ಲಿ ಹಲವಾರು ಪುಸ್ತಕಗಳು ಮತ್ತು ಇಲ್ಲಿ ಒಂದು ಯಂತ್ರ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಸುತ್ತ ಮುತ್ತಲು ಗಿಡ ಮರಗಳನ್ನು ಕಂಡು ಬರುತ್ತಾಇದೆ.

ಕೆಳಗಡೆ ಕೆಂಪ ಮತ್ತು ಹಸಿರು ಬಣ್ಣದ ಚಾಪೆಯನ್ನು ಹಾಸಿದ್ದಾರೆ.

ಮತ್ತು ಅಲ್ಲಿ ಹಲವಾರು ಬಣ್ಣ ಬಣ್ಣದ ಸೈಕಲು ಗಳು ಇದೆ.

ಗೋಡೆ ಮೇಲೆ ಹಳದಿ ಮತ್ತು ನೀಲಿ ಬಣ್ಣವನ್ನು ಹಚ್ಚಲಾಗಿದೆ ಮತ್ತು ದೇವರ ಚಿತ್ರ ಹಚ್ಚಲಾಗಿದೆ.